ಇದನ್ನೆಲ್ಲ ನೋಡಿ ಅವಾಗಿವಾಗ ಕಂಡಾಪಟ್ಟೆ ವ್ಯತ್ಯಾಸ ಆಗಯ್ತೆ ಅವಾಗ ಲಂಗದಾವಣಿ ಉಟ್ಟುಕೊಳ್ಳೋರು ಈಗ್‌ ನೋಡಿದ್ರೆ ಎದೆಗೊಂದು ಎರಡು ಬ್ರಾ ಹಾಕ್ಕೊಂಡು ಅಡ್ಡಾಡೋರು ಅಂತ ಕಾಲ ಬಂದ್‌ ಬಿಟ್ಟೈತೆ ನೋಡಿ.

ಇಬ್ಬರೂ ಜನ ಇದರ ಹುಡುಗರ್ ಇದ್ದಾರೆ.

ಕೆಂಪು ಮತ್ತು ಗುಲಾಬಿ ಬಟ್ಟೆಯಿಂದ ಅಲಂಕಾರ ಮಾಡಿದ್ದಾರೆ